ಸ್ಕೂಲ್ ಗಳಲ್ಲಿ ಗ್ರೌಂಡ್ ಗಳೆಲ್ಲಾ ಮಾಡೋವ್ರೆ ಆಟ ಆಡಕ್ಕೆ ಐಕ್ಳುಗಳು ಹೋಯ್ ತರೆ ಮತ್ತೆ --

ಮತ್ತೆ ಪೆಟ್ರೋಲ್ ಗಾಡಿಗಳ್ ದು ಹೋಗೆ ಎಲ್ಲಾ ಕುಡ್ದು ಆ ಪ್ರಾಣಿ ಹಣ ಎಲ್ಲಾ ಆಗತ್ತಾ ಇದೆ.

ಅವ್ರ್ ಉತ್ಪಾದನೆಗೆ ಅಂತ ಬೆಳದಿರತ್ತರೆ ಲಾಭ ಆಗ್ಲಿ ಅಂತ ಬೆಳದಿರತ್ತರೆ ಮೂ ಅದು ಮಳೆ ಬಂದ್ರೆ ಮಾತ್ರ ಇದಾಗುತ್ತೆ ಮೋಡ --

ಅದುನ್ನಾ ಅಟ್ರಾಕ್ಷನ್ ಆಹ್ಹ್ ಆಕರ್ಷಣೆ ಹೋಗಿ ಅದುನ್ನ ನೋಡ್ತಾರೆ ಮತ್ತೆ ಮಕ್ಕಳ್ ನು ನೋಡಿ ಖುಷಿ ಪಡ --

ಎಷ್ಟೋ ಜನ ಆರೋಗ್ಯನ ಕಳ್ ಕೊಂಡು ಮತ್ತೆ ಅದ್ರಿಂದ ಕಾಯಿಲೆಗಳು --

ಮತ್ತೆ ಫ್ರೆಂಡ್ಸ್ ಎಲ್ಲಾ ಎಲ್ಲಾದ್ರು ಹೊರಗಡೆ ಹೋದಾಗ ಎಲ್ರು ಒಟ್ಟಿಗೆ ಕುತ್ ಕೊಂಡು ಕಾಫಿ ಕುಡ್ಕೊಂಡು ತುಂಬಾ ಖುಷ್ ಖುಷಿಯಾಗಿ --

ಆ ನೀರ್ ಗಳೆಲ್ಲಾ ಐಸೇ ಹೊಲಗದ್ದೆಗೆ ಬದಿ ಅಂತ ಮಾಡುತ್ ಮಾಡಿ ಅಲ್ಲಿ ಪೈರ್ ಗಳನ್ನೆಲ್ಲಾ ನೆಡ್ಸ್ ಆಳ್ ಗಳಿಗೆ ಕರಕೊಂಡ್ ಹೋಗಿ ಅವ್ರಿಗೆ ಕೂಲಿ ಕೊಟ್ಟಿಯಾ --

ಮತ್ತೆ ಈಗಾ ಮಂಡಿ ನೋವು ಅಂತ ಇದ್ರೆ ಅದಕ್ಕೆ ಆದ ಆಸನಗಳಿರುತ್ತೆ ಮತ್ತೆ ಯೋಗಗಳಿರುತ್ತೆ ಅದನ್ನಾ ಮಾಡಿದ್ರೆ ಆರೋಗ್ಯವನ್ನಾ ನಾವು ಸರಿಯಾಗಿ --

ಎಲ್ಲಿಂದು ಕೂಡ ಹೋಗಬಹುದು ಮತ್ತೆ ಚಾರ್ಜ್ ಕೂಡ ಬಸ್ ಗಿಂತಾ ಕಡಿಮೆ ಇರುತ್ತೆ ಮತ್ತೆ.

ಈವಾಗ ಬ್ಯಾಂಕ್ ಗಳಿಗೆ ನಾವು ಯಾವುದೆ ದುಡ್ಡ್ ಗಳನ್ನಾ ಮನೆಲಿ ಇಟ್ಟಕೊಂಡಿರಿತ್ತೀವಿ ಎಷ್ಟೋ ದುಡ್ಡ್ ಗಳು ಚಿನ್ನಾಭರಣಗಳೆಲ್ಲಾ ಬ್ಯಾಂಕ್ ಅಂತ ಒಂದು ನಂಬಿಕೆ ಅಂತ ಇರುತ್ತೆ.

ಮತ್ತೆ ಇಲ್ಲಿ ಆದ್ರೆ ಕಳ್ಳತನ್ ಇರುತ್ತೆ ಮತ್ತೆ ಬ್ಯಾಂಕ್ ನಲ್ಲಿ ಇದ್ರೆ ಒಂದು ನಂಬಿಕೆ ಅಂತ ಇರುತ್ತೆ ಅದಕೊಸ್ಕರನೆ ಬ್ಯಾಂಕ್ ಅಂತ --

ಕೈ ಮುಗಿದು ಬಾ ಆವಾಗ್ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳತ್ತರೆ ದೇವಸ್ಥಾನ ಒಂದು ಪವಿತ್ರ ಸ್ಥಳ ಆಗಿರೋದ್ರಿಂದ ನಾವಲ್ಲಿ ಹೋಗಿ --

ಇಲ್ಲಿ ಶಿವ್ ಕೂಡ ಇದಾನೆ ಇದು ದೊಡ್ಡದಾಗಿರುತ್ತೆ ಮೂರ್ತಿ ನೋಡಕ್ ಮಾತ್ರ ಚನ್ನಾಗಿದೆ ಇಲ್ಲಿ ಬೀಚ್ ಕೂಡ ಇರುತ್ತೆ ಬೀಚ್ ದಲ್ಲಿ --

ಖುಷಿ ಸಿಕ್ಕಿಅಲ್ಲಿ ಎಂಜಾಯ್ ಕೂಡ ಇದು ಎಂಜಾಯ್ ಮೂವ್ಮೆಂಟ್ ನ್ ಮಾಡಬಹುದು ಮತ್ತೆ ಬೀಚ್ ಗಳ್ಳಿ --

ದೊಡ್ಡ್ ದೊಡ್ಡ್ ಥಿಯೇಟರ್ ಗಳೆಲ್ಲಾ ಇರುತ್ತೆ ಅಲ್ಲಿ ಜನಗಳೆಲ್ಲಾ ಬರತ್ತರೆ ಮತ್ತೆ ಯಾವದೇ ಮೂವೀಸ್ --

ಕೂಡ ಆಗಿರುತ್ತೆ ಆಗಿನ್ ಕಾಲದಲ್ಲಿ ಹಳೆ ಸಿನಿಮಾ ಅಂತ ಹೋಗತ್ತನಲ್ಲಾ ಈವಾಗ ಫ್ರೆಂಡ್ಸ್ ಗಳು ಮತ್ತೆ ಯಾವದೇ ಟ್ರಿಪ್ ಹೋಗ್ ಬೇಕಂದ್ರೆ ಫಿಲಂಗಳಿಗೆ ಹೋಗಿ ಎಲ್ಲ್ರು ಸೇರಿ --

ಅಲ್ಲಿ ಮೂವಿನ ನೋಡಿ ಖುಷಿಪಟ್ಟು ಮತ್ತೆ ಎಲ್ಲಾನು --

ನಮ್ಗೆ ಯಾವದೇ ತಿನಿಸುಗಳು ಇಷ್ಟ ಅದ್ನತಿಂದಿ ಸಂತೋಷನ --

ಹೊಟೇಲ್ ಗಳು ದೊಡ್ಡ್ ದೊಡ್ಡ್ ಹೋಟೆಲ್ ಗಳು ಎಲ್ಲಾ ಇರುತ್ತೆ ಅದ್ರಲ್ಲಿ ಮನೆಲ್ ಗಳ್ ಈವಾಗ ಯಾವದೇ ಕೆಲ್ಸ್ ಕ್ಕೆ ಹೋಗಬೇಕಂದ್ರೆ ಮನೇಲಿ ಬೇಗ ತಿಂಡಿ ಮಾಡಿರಲ್ಲಾ.

ಬೋಟಿಂಗ್ ಎಲ್ಲಾ ಮಾಡೋದ್ರಿಂದ ಪ್ರವಾಸಗಕ್ಕೆ ಹೋಗಿ ಬೋಟಿಂಗ್ ಎಲ್ಲಾ ಮಾಡೋದ್ರಿಂದ ತುಂಬಾ --

ಇದು ಮಾಂಸಹಾರಿ ಪ್ರಾಣಿ ಇದನ್ನಾ ಯಾರು ಕೆಣಕಕ್ಕೆ ಕೂಡ ಹೋಗ --

ಯಾ ಬೇಗ ಸಮಯ ಹಿಡಿಯುತ್ತೆ ಅದ್ ದುಡ್ಡ್ ನ್ ತಕೊಂಡ್ ಬ --